ಅಹ್ ಇಲ್ಲಿ ಒಂದು ಸರ್ಕಿಲ್ ಇದೆ ಈ ಸರ್ಕಿಲ್ ಒಳಗಡೆ ಜಾರೋ ಬಂಡಿ ಕೂಡ ಇದೆ ಪಕ್ಕದ ಆಟ ಆಡಲು ಕೆಲವು ವಸ್ತುಗಳು ಕೂಡ ಇದ್ದವೆ ಇಲ್ಲಿ ಇನ್ನೂ ಕೆಲವು ಮರಗಳನ್ನು ಸಹ ನಾವು ನೋಡಬಹುದು. .

ಇಲ್ಲಿ ಮೂರ್ ನಾಲ್ಕು ಕಾರ್ ಕೂಡ ನಿಂತಿವೆ ಇಲ್ಲಿ ಒಂದು ಸ್ಕೂಟಿ ಕೂಡ ಕಾಣಿಸ್ತಾಯಿದೆ ಒಬ್ಬ ಮನುಷ್ಯ ಕೂಡ ಇದ್ದಾನೆ ಇಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕೂಡ ಕಾಣಿಸ್ತಾಯಿದೆ ಇಲ್ಲಿ ಒಂದು ಕಪ್ಪು ಸಿಂಟ್ಯಾಕ್ಸ್ ಕೂಡ ಕಾಣಿಸ್ತಾಯಿದೆ ಇಲ್ಲಿ ಯೆಲ್ಲೋ ಕಲರ್ ಸಿಂಟ್ಯಾಕ್ಸ್ ಕೂಡ ಕಾಣಿಸ್ತಾಯಿದೆ ಒಂದು ಕಪ್ಪು ಕಾರ್ ಕೂಡ ನಾವ್ ನೋಡಬಹುದು.

ಇಲ್ಲಿ ನಮಗೆ ಗೇಟ್ ಅನ ನೋಡ್ತಾಯಿದೀವಿ ಗೇಟ್ ಮುಂಭಾಗದಲ್ಲಿ ಒಂದು ರಸ್ತೆ ಕೂಡ ಇದೆ ಅದರಲ್ಲಿ ಒಂದು ಕಾರ್ ಕೂಡ ಹೋಗ್ತಾಯಿದೆ ಇಲ್ಲಿ ನಮಗೆ ದೊಡ್ಡ ಬಿಲ್ಡಿಂಗ್ ಅನ್ನ ನೋಡಬಹುದು.

ಇಲ್ಲಿ ದೊಡ್ಡ ಬಿಲ್ಡಿಂಗ್ ಅನ್ನು ನೋಡಬಹುದು ನೀಲಿ ಬಣ್ಣದು ಕಾನಿಸ್ತಾಇದೆ ಇಲ್ಲಿ ಪಕ್ಕದದಲ್ಲಿ ಬಿಲ್ಡಿಂಗ್ ಕೂಡ ಗ್ರೇಯ್ ನೀಲಿ ಬಣ್ಣದ ಕಾನಿಸ್ತಾ ಇದೆ ಅಲ್ಲಿ ದೊಡ್ಡ ದೊಡ್ಡ ಮರಗಳು ಕೂಡ ಕಾನಿಸ್ತಾಇದೆ ಕಾಂಪೌಂಡ್ ಕೂಡ ಕಾನಿಸ್ತಾ ಇದೆ --

ಇಲ್ಲಿ ನಾವು ಒಂದು ಲೈಟ್ ಕಂಬ ವನ್ನು ಸಹ ನಾವು ನೋಡ್ತೇವೆ ಇಲ್ಲಿ.

ಇಲ್ಲಿ ದೊಡ್ಡದ ಬಿಲ್ಡಿಂಗ್ ಕಾಣಿಸ್ತಾಯಿದೆ ಆ ಬಿಲ್ಡಿಂಗ್ ಮೇಲೆ ಮೀಟಿಂಗ್ ಕೂಡ ಕಾನಿಸ್ತಾ ಇದೆ ಅಲ್ಲಿ ಒಂದು ಬೋರ್ಡ್ ಕೂಡ ಕಾಣಿಸ್ತಾಯಿದೆ ಮರದ ತುಂಡುಗಲ್ಲಿನಿಂದ ಕಟ್ಟಾಲಾಗಿದೆ